ಹುಲ್ಲು ಗಿಲ್ಲು ಎಲ್ಲ ಚನ್ನಾಗ್ ಬೆಲಸದ ಸುತ್ತಮುತ್ತ ವಾತಾವರಣ ಚೆನ್ನಾಗಾಯ್ತೆ.

ಅರಿಶಿನ ಊಟಕ್ಕೂ ಬಳಸ್ತೀವಿ ಶುಭ ಸಮಾರಂಭಗಳು ಬಳಸ್ತೀವಿ ತಾಳಿ ಕಟ್ಟೋಕು ಇದನ್ನೆ ಮೇನ್ ಬಳಸ್ತೀವಿ.

ಇದು ರೋಡ್ ಸೂಪರ್ ಆಗ ಅಯ್ತೆ ಸಿಂಗಪೋರ್ ಕಂಡಂಗ್ ಅಯ್ತೆ. ನಮ ಕರ್ನಾಟಕ ದಳ್ಳುವೆ ಹಿಂಗೇ ಇಟ್ಕೋಬೇಕು ರೋಡ್ ಗಳ್ನ ನೀಟಾ ಗಿ ಕಸಪಸ ಎಲ್ಲೊ ಹಾಕಬಾರದು.

ನಮ್ಮಗುವೆ ನೋಡೋಕು ತುಂಬಾ ಚೆನ್ನಾಗಿರುತ್ತೆ ಬಟ್ಟೆ ಗಿಟ್ಟೆ ತೊಳಿಯೋಕೆ ಮಾಡೋಕೆ ಎಲ್ಲ ಚೆನ್ನಾಗಿರುತ್ತೆ.

ಈಗ ಇನ್ನೊಂದ್ ಹೆಸರುಯೇ ಆಂಜಿನೇಯ ಸ್ವಾಮಿ ಶಕ್ತಿ ಕೊಡ್ತಾನೆ.